ಹಾ ನಮಗೆಲ್ಲರಿಗೂ ಒಂದು ಇನ್ಸ್ಪಿರೇಷನ್ ಬುದ್ಧ ಬುದ್ಧನ್ ಮಾತು ಕೇಳಿ ಎಂತನು ರೌಡಿ ಅದ ಅವನ ಹೆಸ್ರು ಏನಿದೆ ನೆನಪಿಲ್ಲಾ --

ದೇವರು ಅಂದ್ರೆ ಎಲ್ಲರಿಗೂ ಭಕ್ತಿ ಇದ್ದೇ ಇರುತ್ತಲ್ವಾ ಹಂಗಾಗಿ --